ಇದು ರೈಚೂರ್ ಕೃಷ್ಣ ನದಿ ಇದೆಲ್ಲ ಶಕ್ತಿನಗರದಲ್ಲಿ ಬರ್ತದ ಈ ಅಡ್ಡ್ರೆಸ್ಸ್ ಚೆನ್ನಾಗಿದೆ ಎಲ್ಲ ನೀರು ಗೀರು.

ರೋಡ್ ಚೆನ್ನಗೈತೆ ಪರ್ವಾಗಿಲ್ಲ ಎಲ್ಲ ಎಲ್ಲೋ ಕನ್ಸಸ್ಟ್ರಕ್ಷನ್ ನಡಿಸ್ತಾ ಇದಾರೆ.

ಇದು ರಾಯಿಚೂರ್ ಹತ್ರ ಬಸ್ ಸ್ಟ್ಯಾಂಡಲ್ಲಿ ಇರೋ ಕೋಟೆ ರಾಯಿಚೂರಲ್ಲಿ.

ಬಸ್ಸ್ ಸ್ಟ್ಯಾಂಡ್ ನ್ ಬಸ್ಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಸರ್ಕಲ್ ಹೋಗೊ ದಾರಿಯಲ್ಲಿ.

ರೈಚೂರ್ ಫಂಕ್ಷನ್ ಹಾಲ್ ಇದು ಸಂತೋಷ್ ಸರ್ವರ್

ಪ್ರತಿಯೊಂದು ಪರ್ವಾಗಿಲ್ಲ ಬೇಸರ ಬಿಡ್ರಿ ಇದೆಲ್ಲ ಚಂದ ಮಾಡ್ಯಾರ.

ಯೋಗ ಮಾಡ್ಬೆಕು ಪ್ರತಿಯೊಬ್ರು ಆರೋಗ್ಯ ಚೆನ್ನಾಗಿರ್ತದ .

ಇದೆಲ್ಲಿ ಅಡ್ಡ್ರೆಸ್ಸ್ ಗೊತ್ತಗ್ತಿಲ್ಲ ಯೋಗ ಮಾಡೊದು.

ಏನೊ ಎನೋ ಯಾವ್ದೋ ಒಂದು ಸ್ಟೈಲ್ ವಿಚಿತ್ರ ಸ್ಟೈಲ್ ಮಾಡ್ಸ್ಬೇಕಂತ ಖುಷಿ ಖುಷಿ ಯಾಗ್ ಇದ್ದಾನೆ ಹಿಂದೆ ಪೂರ ಜನ ಎಲ್ಲ ನೋಡ್ತಾ ಇದ್ದಾರೆ ಹುಡುಗ ನಾಚ್ಕೊಂತಾ ಇದ್ದಾನೆ.

ಮಸ್ತ್ ಕಾಣಕ್ ಕುಂತಿದೆ ಬೋಡಿ ನಿಂದು ಸೆಲ್ಫೀ ಮಾತ್ರ್ ಜಬರ್ದಸ್ತ್ ಅವು.

ಏನೇನ್ ಮಾಡಾಕ್ ಹೊಂದನೊ ಏನೇನೆಲ್ಲೊ ಗಾರ್ಡನಾಗ ಅರ್ತಾನೆ ಆಗೊಲ್ತು ಸುಮ್ಮುನ್ ತಿರ್ಗಾಡಕತ್ತಾನ ವಾಕಿಂಗ್ ಬಂದಾನೊ ಎದಕ್ ಬಂದಾನೊ ಒಂದು ಆರ್ತಾಗೋಲ್ತು ಹುಡುಗುನ್ದು.

ಕಲರ್ ಕಲರ್ ಮಾಡ್ತಾ ಇದಾರ ಅಣ್ಣನವರು ಏನೊ ಏನೊ ಗೋತ್ತಗವಲ್ದು ಮಾಡ್ರನ್ನ ಚಂದ ಮಾಡ್ರಿ ಕೆಲ್ಸ ಎಲ್ಲ.

ಫಿಶ್ ಎಲ್ಲ ಸಿಗ್ತವ ಇಲ್ಲಿ ಫಿಶ್ ಮಾರ್ಕೆಟ್ ತರ ಕಾಣ್ತಾ ಇದೆ ಚೆನ್ನಾಗ್ ಫಿಶ್ ಕಟ್ಟ್ ಮಾಡೊಕತಾರ ಇವ್ರು.

ಕಸ್ಟಮರ್ಗೆ ಇದು ರಂಗಮಂದಿರ ರೋಡ್ ಸ್ಟೇಷನ್ ರೋಡ್ ಅಲ್ಲಿದೆ ಪೂರ್ವಿಕ ಮೊಬೈಲ್ ಶೋಪ್ .

ಇದು ರೈಚೂರ್ ಪೂರ್ಣಿಮ ಟೇಟರ್ ಇದೆಲ್ಲ ಗಂಜಿ ರೋದ್ ಅಲ್ಲಿ ಇರೋದು.

ಆ ತೇಟ್ರ್ ಚೆನ್ನಾಗಿದೆ ಪರ್ವಾಗಿಲ್ಲ ಎಲ್ಲ ಫಿಲಿಮ್ಸ್ ಹಾಕ್ತಾರೆ ಇಲ್ಲಿ.

ರೈಚೂರ್ ಸ್ಟೇಡಿಯಮ್ ಇದು ಅ ಗಾಂದಿ ಸ್ಟೇಡಿಯಮ್ ರೈಚೂರ್ದು.

ಅನ್ನ ನೀರ್ಗಾಗಿ ಎಲ್ಲ ತೊರ್ಸ್ಕೊಟ್ಟನ ಅನ್ನ ಮಸ್ತ್ ಫೊಟೊ ತಂದಾನ.

ಆ ಫಿಶ್ ಎಲ್ಲ ಚೆನ್ನಾಗಿದೆ ಏನ್ ಮಾಡ್ಕೊಂಡ್ ತಿನ್ನೋಕ್ ತಂದಿದಾರೊ ಗೊತ್ತಿಲ್ಲ ಸಾಕೋಕ್ ತಂದಿದಾರೋ ಗೊತ್ತಿಲ್ಲ.